ವಾಲ್ ಪೇಪರ್ ತರ ಚಾರ್ಟ್ ಲ್ಲಿ ಫ್ರೆಷೆರ್ಸ್ ಡೇ ಅಂತ ಬರೆದು ಪೇಪರ್ ಹಾಕಿ ಅದ್ಕೆಲ್ಲ ಲೈಟಿಂಗ್ಸ್ ಹಾಕಿ ಡೆಕ ಇದ್ ಮಾಡ್ತಾರೆ .

ಮಧ್ಯಾಹ್ನದ ಟೈಮ್ ಲಿ ಮೇಲ್ಗಡೆ ಮೇಲೆ ತಲೆ ಎತ್ತಿ ನೋಡಕ್ಕೆ ಆಗಲ್ಲ ಅಷ್ಟು--

ಡ್ಯಾನ್ಸಸ್ ಎಲ್ಲ ಪ್ರಾಕ್ಟೀಸ್ ವ ಇದು ವೀಕ್ಲಿ ವನ್ಸ್ ಮಂಥ್ಲಿ ವನ್ಸ್ ಈ ತರ ಮಾಡ್ತಾರೆ ಆ ಒಂದೊಂದು ಬ್ಯಾಚ್ ಬ್ಯಾಚ್ ವೈಸ್ ಸ್ಟ್ರೆಂಗ್ತ್ ನೋಡಿ ಬ್ಯಾಚ್ ವೈಸ್ ಎಲ್ಲ ಮಾಡ್ತಾರೆ ಟೈಮಿಂಗ್ಸ್ ಸಣ್ಣ ಮಕ್ಕಳಿಗೆಲ್ಲ ಬೇರೆ ಟೈಮಿಂಗ್ಸ್ ದೊಡ್ಡೋರಿಗೆ ಬೇರೆ ಟೈಮಿಂಗ್ಸ್ ಮಾಡ್ತಾರೆ .

ಅಂದ್ರೆ ಹೊಸಸ್ ಬಸ್ಸ್ಟ್ಯಾಂಡ್ ಹಳೆ ಬಸ್ಸ್ಟ್ಯಾಂಡ್ ಅಂತ ಹೆಸರಿಟ್ಟಿದ್ದಾರೆ ಯಾವ್ಯಾವ್ ಊರಿಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಬಸ್ಸ್ಟ್ಯಾಂಡ್ ಅನುಕೂಲಕ್ಕೆ ತಕ್ಕಂತೆ ಅಲ್ಲಿ ಮಾಡಿದ್ದಾರೆ ಆಟೋಸ್ ಎಲ್ಲ ಫ್ಯಾಸಿಲಿಟೀಸ್ ಇದೆ ಬಸ್ಟ್ಯಾಂಡ್ ಲಿ .

ಹಸು ಈಗ ಎಲ್ಲರ ಮನೇಲಿ ಸ ಮದ್ಲು ಕಾಲದಲ್ಲಿ ಎಲ್ಲರ ಮನೆ ಲು ಒಂದಾದ್ರು ಇರ್ತಿತ್ತು ಆದರೆ ಈಗಿನ ಕಾಲದಲ್ಲಿ ಹ ಯಾರೋ ಒಬ್ರ ಹಳ್ಮ್ ಯಾ ಇರುತ್ತೆ ಎಲ್ಲರ ಮನೇಲೂ ಇರಲ್ಲ ಆದ್ದರಿಂದ ಹಾಲು ಹಸು ಹಾಲು ಕೊಡುತ್ತೆ ಹಾಲಿಂದ ನಾವು ಎಷ್ಟೋ--

ಹ ಈಗ ಅಂಗಡಿ ಅಥವಾ ಯಾವುದಾದರು ಎಲ್ಲಾದ್ರೂ ಹೋದಾಗ ಒಂದು ಸೈಡ್ ಗೆ ಗಾಡಿ ಪಾರ್ಕ್ ಮಾಡೋದ್ರಿಂದಾಸ್ ಯಾರಿಗೂ ತೊಂದರೆನು ಓಡಾಡೋಕು ತೊಂದರೇ ಆಗೋದಿಲ್ಲ ಹಾ ಫೈನ್ ಹಾಕೋದಿಲ್ಲ ಆ--

ಮಾಡಿ ಹಾಕಿದಾರೆ ಬಳ್ ಅದೇ ನಮ್ಮ ಬಳ್ಳಾರಿ ಯಲ್ಲಿ ನಾವು ನೋಡಬಹುದು ಇಲ್ಲೇ ಮೋತಿ ಸರ್ಕಲ್ ಹತ್ರ ಇದೆ .